ಕಾರು ರೋಡ್ ಮೇಗೆ ಹೊಂಟಿದೆ ಬಾಗಿಲು ನೀರುಗಳನ್ನು ತುಂಬಿವೆ ಅವುಗಳಲ್ಲಿ ಗಿಡಗಳು ಇಲ್ಲಿ ರೋಡಿನ ಬಾಜು ಎಲ್ಲಾ ಗಿಡಗಳು ಕಾಣುತ್ತವೆ ಹಾಗೆ ರೋಡ್ ರೋಡಿಗೆ ಕಾರು ಹೊಂಟಿದೆ ಹಾಗಾಗಿ--

ದಿನ ಬೆಳಿಗ್ಗೆ ಪಾರ್ಕಿಂಗ್ ಅಹ್ ಪಾರ್ಕ್ ಅಲ್ಲಿ ಬರುತ್ತಾರೆ ಬೆಳಗಿನ ಜಾವ ಐದ್ ಆರ್ ಗಂಟೆಗೆ ಬರ್ಬೋದು ಸಂಜೆ ನಾಲ್ಕ್ ರಿಂದ ಐದ್ ಗಂಟೆಗು ಬರುತ್ತಾರೆ ಜನರು

ಇಲ್ಲಿ ಬೈಕ್ ಗಳು ನಿಂತಿವೆ ಅವುಗಳಲ್ಲಿ ಮಧ್ಯ ಮನುಷ್ಯರು --

ಇಲ್ಲಿ ಒಂದು ಗ್ಯಾರೇಜ್ ಇದೆ ಗ್ಯಾರೇಜ್ ಗಳಲ್ಲಿ ಹ್ಮ್ಮ್ ಹ್ಮ್ ಬೇರೆ ಬೇರೆ ತರಹದ ಗಾಡಿಗಳ ಪಾಟ್ಸ್ ಗಳು ಸಿಗಬಹುದು.

ಗ್ಯಾರೇಜ್ ಗಳಲ್ಲಿ ಎಲ್ಲಾ ತರಹದ ಮೆಟಿರಿಯಲ್ ಸಿಗಬಹುದು. ಹಾಗಾಗಿ ಇಲ್ಲಿ ಒಂದು ಗ್ಯಾರೇಜ್ --

ಎರಡು ಬಾಗಿಯು ಡಿಸೈನ್ ಮೇಲ್ಗಡೆಯು ಡಿಸೈನ್ ನಡುವಿನ ಒಂದು ಬಾಗಿಲನ್ನು ಹಾಕಿದ್ದಾರೆ.